ಇದು ಒಂದು ಎಲ್ಲೋ ದೊಡ್ಡದಾದ ಫಂಕ್ಷನ್ ಮೇಲ್ಗಡೆ ಲೈಟ್ ಗಳಿದ್ದಾವೆ ಡಿಸೈನ್ ಡಿಸೈನ್ ಲೈಟ್ ಗಳಿವೆ ಇಲ್ಲಿ ಮೆಚ್ಚುಗೆ ಇದೆ ಸ್ಪೀಕರ್ ಇದಾವೆ ದೊಡ್ಡ ದೊಡ್ಡ ಸ್ಪೀಕರ್ ಗಳಿದ್ದಾರೆ ಮತ್ತೆ ಗೇಟ್ ಹಾಕಿದ್ದಾರೆ ಕೆಳಗಡೆ ಮ್ಯಾಟ್ ಹಾಕಿದ್ದಾರೆ.

ಅಲ್ಲಿ ಒಂದು ಕೆಂಪಾದ ಏನೋ ಇದೆ ಇದು ಬಿಳೆ ಕಲರ್ ಅಲ್ಲಿ ಇದೆ ಮತ್ತೆ ಅಲ್ಲಿ ಗಿಡಗಳು ವಿಚಿತ್ರವಾಗಿದ್ದಾವೆ ಅಲ್ಲಿ ಬಟ್ಟ ಇದೆ.

ಇಲ್ಲಿ ಒಂದು ಕಾರು ಹೋಗುತ್ತಿದ್ದೆ ಒಬ್ಬ ವ್ಯಕ್ತಿ ಇದ್ದಾನೆ ಆಟೋ ದೊಂದಿಗೆ ಅಲ್ಲಿ ಬಸ್ ನಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಕುಂತಿದ್ದಾರೆ ಈ ಕಡೆ ಸೈಡಿಗೆ ಏನು ವ್ಯಾಪಾರ ಮಾಡುತ್ತಿದ್ದಾರೆ .

ಅತ್ತಮುತ್ತ ನೀರು ನ್ಯಾಚುರಲ್ ಗ್ರೀನ್ ಕಲರ್ ಎಲ್ಲಾ ಕಲರ್ ಇಲ್ಲಿ ಕಂಪೌಂಡ್ ಇದೆ ನೀರಿದೆ ನದಿ ಇದೆದೆ ಮತ್ತು ಅಲ್ಲಿ ಗಿಡ ಮರಗಳಿದ್ದಾವೆ.

ಇದು ಒಂದು ಕಟಿಂಗ್ ಶಾಪ್ ಇಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಅದು ಹಾಕೊಂಡು ಫೋನ್ ಇಡ್ಕೊಂಡು ಫೋಟೋ ತಕೊಂಡಿದ್ದಾನೆ ಎದುರಿಗೆ ಒಂದು ಗಾಜು ಇದೆ ಅಲ್ಲಿ ಮತ್ತು ಚಸ್ಮ ಇದೆ ವ್ಯಾಲೆಟ್ ಇದೆ ಮತ್ತು ಕತ್ತರಿ ಇದೆ.

ಅಲ್ಲಿ ಹೆದರಿಗೆ ಶಂಪು ಬಾಟೆಲಿ ಇದೆ ಅಲ್ಲಿ ಚೈರ್ ಗಳು ಇದವೆ ಸಾಕಷ್ಟು ಪೆನ್ನುಗಳು ಸಾಕಷ್ಟು ಬುಕ್ಕು ಗಳು ಇದ್ದವೆ ಅಲ್ಲಿ ಸಾಕಷ್ಟು ಬ್ಯಾಗ್ಗ ಳು ಇದವೆ.

ಇಲ್ಲಿ ಒಂದು ಹಡಗು ಇದೆ ದೊಡ್ಡದಾದ ಹಡಗು ಇದೆ ಅಲ್ಲಿ ಮೆಟ್ಟಿಲುಗಳು ಇದ್ದವೆ ಅಲ್ಲಿ ಮೇಲೆಗಡೆ ಮೊಡಗಳ ಇವೆ ಇಲ್ಲಿ ಕೆಳಗಡೆ ಸಾಕಷ್ಟು ನೀರು ಇದೆ ಇಲ್ಲಿ ವೈರ್ ಹಗ್ಗ ಕಟ್ಟಿದ್ದಾರೆ .

ಆ ವ್ಯಕ್ತಿ ಕೈಯಲ್ಲಿ ಸ್ಪೋನರ್ ಇದೆ ಮತ್ತು ಇದು ರೆಡ್ ಲೈಟ್ ಇದೆ ಕಾರು ಗೆ ಗಾಳಿ ಇದೆ ಅಲ್ಲಿ ಕಂಪೌಡ ಇದೆ ಸುತ್ತ ಮುತ್ತ ವೈರ್ ಗಳು ಇದ್ದವೆ ಕೆಬಿನದ್ದು ಇದು ಇದೆ ಪೈಪ್ ಈ --

ಇದು ಒಂದು ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಅಲ್ಲಿ ಸಾಕಷ್ಟು ತಿಂಡಿಗಳು ಇದ್ದಾವೆ ಇಲ್ಲಿ ಏನೋ ಮಸಾಲೆ ಐಟಂಗಳು ಇದ್ದಾವೆ ಅಲ್ಲಿ ಸ್ಟಿಕರ್ ಅಂಟಿಸಿದ್ದಾರೆ ಮತ್ತೆ ಇಲ್ಲಿ ಐಟಂಗಳು ಇಟ್ಟಿದ್ದಾರೆ ಇಲ್ಲಿ ಕಸಬರಿಗೆಗಳು ಇವೆ .

ಸುತ್ತ ಮುತ್ತ ಕಾಡಿದೆ ಮತ್ತೆ ಸಾಕಷ್ಟು ಗಿಡಗಳಿವೆ ಹುಲ್ಲು ಬೆಳೆದಿದೆ ಮತ್ತೆ ಗುಡ್ಡದ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳಿದ್ದಾವೆ.